ಈ ಫೋಟೋ ಮಾತ್ರ ತುಂಬಾ ಸಕತ್ತಾಗಿದೆ. ನಾವು ಜಿಮ್ ಅಲ್ಲಿ ಬಾಡಿ ಗೆ ಏನ್ ಮಾಡ್ಬೋದು. ಬೊಡಿ ಲಾಸ್ ಮಾಡಿಕೊಂಡು ಯಾವುದನ್ನಾದರೂ ಮಾಡಬಹುದು. ಸ್ಮಾರ್ಟ್ ಆಗಿ ಇರ್ತಿವಿ ಆರೋಗ್ಯವಾಗಿ ಇರೋದಿಕ್ಕೆ ಹೆಲ್ಪ್ ಆಗುತ್ತೆ ಜಿಮ್ .

ಇಲ್ಲಿ ಜಿಮ್ ಇಂದ ಏನ್ ಉಪಯೋಗ ಅಂದ್ರೆ ಡಂಬಲ್ಸ್ ಅದು ಇದು ತುಂಬ ಇರುತ್ತೆ ನೀವು ಬಾಡಿ ಲಾಸ್ ಅಥವಾ ಬಾಡಿ ವೇಟ್ ಅನ್ನ ಗೈನ್ ಮಾಡ್ಕೊಣಕಾಗುತ್ತೆ ನಿಮಗೆ ಯಾವ ತರ ಬೇಕೋ ಆತರ ಬರುತ್ತೆ.

ನೋಡಿ ಫ್ರೆಂಡ್ಸ್ ಒಂದು ಬಿಲ್ಡಿಂಗ್ ಕನ್‌ಸ್ಟ್ರಕ್ಷನ್ ಆಗ್ತಿದೆ. ಈ ಕನ್ಸ್ಟ್ರಕ್ಷನ್ನು ತುಂಬಾ ಚೆನ್ನಾಗಿ ನಡೆದಿದೆ. ಇನ್ನು ಅಂದ್ರೆ ಬಿಲ್ಡಿಂಗ್ ಕಟ್ಟುತ್ತಿದ್ದಾರೆ.

ಇಲ್ಲಿ ವರ್ಕರ್ಸ್ ಕಾಣಿಸ್ತಿಲ್ಲ ಬಟ್ ಇಲ್ಲಿ ಇರೋ ಬೈಕ್ ಮಾತ್ರ ಚೆನ್ನಾಗಿಲ್ಲ ಅದು ಎಲ್ಲ ಕೆಟ್ಟಿದೆ ಅದನ್ ರಿಪೇರಿ ಮಾಡ್ತಿದರೆ ನೋಡಿ ಫ್ರೆಂಡ್ಸ್ ನೀವು ಒಂದ್ಸಲ ವಿಸಿಟ್ ಕೊಡಿ ನಿಮಗೆ ಏನಾದರೂ ಈ ತರದ್ ರಿಪೇರಿ ಕೆಲಸ ಇದ್ದರೆ ಮಾಡಿಕೊಡುತ್ತಾರೆ.

ಒಂದು ಫ್ಯಾಕ್ಟರಿ ಅನ್ಸುತ್ತೆ ಇಲ್ಲಿ ನಿಮಗೆ ಕಟ್ಟಿಗೆಯಿಂದ ಸೋಫಾ ಕುರ್ಚಿ ಎಲ್ಲಗಳನ್ನು ಮಾಡಿಕೊಡುತ್ತಾರೆ ತುಂಬಾ ಅಟ್ರಾಕ್ಟ್ ಡಿಸೈನ್ಸ್ ಕೆತ್ತನೆ ಮಾತ್ರ ಅಷ್ಟು ಸಖತ್ತಾಗಿರುತ್ತೆ ತುಂಬಾ ಚೆನ್ನಾಗಿದಾವೆ ಅಟ್ಟ್ರಾಕ್ಟಿವ್ ಆಗಿ ನೀವು --

ನೋಡಿ ಫ್ರೆಂಡ್ ನಾವುವಾಗಿ ಇಲ್ಲೊಂದು ಚಾಮರಾಜ ನಗರದಲ್ಲಿ ಇರೋದು. ನಾವು ಇವಾಗ ನೋಡ್ತಿರದು ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ನೀರುಗಳೆಲ್ಲ ನೀರು ಹೇಗ್ ತುಂಬ್ ಇಟ್ಟಿದೆ ಬಸ್ಸಿ ಓಡಾಡುವುದಕ್ಕೂ ಜನ ಓಡಾಡುವುದಕ್ಕೂ --

ತುಂಬಾ ಸಕ್ಕತ್ತಾಗಿ ಕಾಣಿಸ್ತಿದೆ ಅಟ್ಟ್ರಕ್ಟಿವ್ ಆಗಿ ಈ ಫೋಟೋನ ನಾವೇನಾದ್ರೂ ಸೋಶಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರೆ ಲೈಕ್ಸ್ ಕಮೆಂಟ್ಸ್ ಬರ್ತವೆ.

ನೋಡಿ ಫ್ರೆಂಡ್ಸ್ ನಾವು ಇಲ್ಲಿ ನೋಡುತ್ತಿರುವುದು ಲೇಡೀಸ್ ಕ್ರಿಕೆಟರ್ ವಾರೆವಾ ಇದು ನೋಡಿದ್ರೆ ತುಂಬಾ ಹೆಮ್ಮೆ ಅನ್ಸುತ್ತೆ ಇದು ಚಾಮರಾಜನಗರದಲ್ಲಿ ಇರುವಂತಹ ಸ್ಟೇಡಿಯಂ ಅಲ್ಲಿ ಹಾಡುತ್ತಿರುವುದು.

ಇದು ಇಂಟೀರಿಯರ್ ಎಕ್ಸ್ ಟಿರಿಯೆರ್ ಡಿಸೈನ್ ಮಾತ್ರ ಸಕ್ಕತಾಗಿದೆ ನೀವೊಂದ್ ಸರಿ ವಿಸಿಟ್ ಕೊಡಿ ಇದು ಫೇಮಸ್ ರೈಲ್ವೆ ಸ್ಟೇಷನ್ ಅನ್ಸುತ್ತೆ ಸಕ್ಕತಾಗಿದೆ.

ನೋಡಿ ಫ್ರೆಂಡ್ಸ್ ನಾವಿವಾಗ್ ಇಲ್ಲೊಂದು ಪ್ಯಾಲೇಸ್ ಸಿಗೆ ಬಂದಿದ್ದಿವಿ ಇದು ಕಾರ್ಯಕ್ರಮ ನಡೆಸುವುದಕ್ಕೆ ಯಾವುದಾದರೂ ಫಂಕ್ಷನ್ ನಡೆಸುವುದಿಕ್ಕೆ